ಕಾಲೇಜಿನ ಪಕ್ಕದಲ್ಲಿ ಸಾಲಾಗಿ ಸೈಕಲ್ ಅನ್ನು ಸಹ ನಿಲ್ಲಿಸಿದ್ದಾರೆ.

ಮತ್ತು ಈ ಕಾಲೇಜಿಗೆ ನೋಡಲು ತುಂಬ ಗ್ಲಾ ನೀಲಿ ಕಲರ್ ಗ್ಲಾಸ್ ಕಾಣುತ್ತಿದೆ ಮತ್ತು ಪಕ್ಕದಲ್ಲಿ ವಿಂಡೋ ಕೂಡ ಕಾಣುತಿದೆ.

ಇದೊಂದು ಪಕ್ಕದಲ್ಲಿ ಕೂಡ ಬೇರೆ ಅಂಗಡಿ ಕೂಡ ಇದೆ ಅದರ ಪಕ್ಕದಲ್ಲಿ ಒಂದು ಡ್ರಮ್ --

ಬೇರೆ ಬೇರೆ ವಸ್ತುಗಳನ್ನು ಕೂಡ ಇಟ್ಟಿದ್ದಾರೆ ನೋಡಲು ಇದು ತುಂಬಾ ದೊಡ್ಡದಾದ ಡಕ್ಕ್ ಆಗಿದೆ.

ಈ ವ್ಯಕ್ತಿಗಳು ಮತ್ತು ಲೇಡೀಸ್ ಮತ್ತು ಮಕ್ಕಳು ಜೆನ್ಸ್ ಮತ್ತು ಸಾಲಾಗಿ ನಿಂತಿದ--

ಇಲ್ಲಿ ಒಳಗಡೆ ಕೂಡ ಬೇರೆ ವಸ್ತುಗಳನ್ನ ಕೂಡ ಇಟ್ಟಿದ್ದಾರೆ ಇಲ್ಲಿ ಒಬ್ಬ ಮನುಷ್ಯ ಕೂಡ ಒಳಗಡೆ ನಿಂತುಕೊ --

ಈ ಕಾರ್ ನೋಡಲು ಕಾರ್ ಕರಿ ಕಲರ್ ಕಾಣುತ್ತಿದೆ.

ಇಲ್ಲಿ ಕರೆನ್ಸಿ ಯನ್ನು ಹಾಕುತ್ತಾರೆ ಮತ್ತು ಮೊಬೈಲ್ ಕೂಡವನ್ನು ಇಟ್ಟಿದ್ದಾರೆ.

ಇದು ನೋಡಲು ತುಂಬ ಎತ್ತರವಾಗಿದೆ ಮತ್ತು ಮೇಲೆ ಒಂದು ಕಳಸವನ್ನು ಇಟ್ಟಿದ್ದಾರೆ ದೇವಸ್ಥಾನದ ಮೇಲೆ.

ರೋಡ್ಲ್ಲಿದ್ದು ಇದು ಬಟ್ಟೆ ಅಂಗಡಿ ತುಂಬಾ ದೊಡ್ಡದಾಗಿ--

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ರೆಸ್ಟೋರೆಂಟ್ ಆಗಿ--

ಮತ್ತೆ ಇಲ್ಲಿ ಪಕ್ಕದಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ ಇನ್ನೊಬ್ಬ--

ತೋಟದಲ್ಲಿ ಒಂದಿ ಒಂದಿಷ್ ಮಕ್ಕ್ ಒಂದಿಷ್ಟು ಮಕ್ಕಳು ಆಟವನ್ನು ಆಡುತ್ತಿದ್ದಾರೆ.